ಇಲ್ಲಿ ಸುಮಾರು ಬೈಕ್ ಗಳು ಕೂಡ ನಿಂತಕೊಂಡಿದವೆ. ಸುಮಾರು ವ್ಯಕ್ತಿಗಳು ಕೂಡಾ ಇದಾರೆ ಇಲ್ಲಿ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಕೂಡ ಈ ಒಂದು ಕೆರೆಯ ಹತ್ತರ ನಿಂತ್ಕೊಂಡು ಫೋಟೊ ವನ್ನ ಠಕ್ಕಿಸ್ಕೊತಾಯಿದ್ದಾರೆ ಪೋ ಅವ್ರದೇ ಆದ ಅಂತ ಒಂದು ಸ್ಟೈಲ್ ನಲ್ಲಿ ಸ್ಮೈಲ್ ಮಾಡ್ಕೊಂಡು ಚನ್ನಾಗ್ ಇದೆ ಈ ಫೋಟೊ .

ಮತ್ತೆ ಇಲ್ಲಿ ಒಂದು ಹುಳ ತರ ಏನೋ ಇದೆ ಇದನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಇದನ್ನು ತಿನ್ನೋದಕ್ಕೆ ಕೂಡ ಬಳಸುತ್ತಾರೆ. ಮೀನುಗಳನ್ನು ತಿನ್ನೋದ್ರಿಂದ ತುಂಬಾ ಶಾರ್ಪ್ ಆಗಿ ಇರುತ್ತಾರೆ.